ಎಮ್ಮೆ ಒಂದು ಎರಡು ಕೋಣ ನಿಂತಿದ್ದಾವೆ ನೀರಿನಲ್ಲಿ ಹಿಂದುಗಡೆ ಸುಂದರವಾದ ಪರಿಸರ ಇದೆ ನೀರಲ್ಲಿ ಕೋಣ ನಿಂತಿದ್ದಾವೆ ಅದು ಕೋಣಕ್ಕೆ ಮೈತೊಳೆಯಕಂತಾ ಕರೆದುಕೊಂಡು ಬಂದಿರಬಹುದು ಅನಿಸುತ್ತೆ.

ಸ್ಟೀಲ ಇನ ಲೋಟಗಳನೆಲ್ಲಾ ನೀಟ ಆಗಿ ಜೋಡಿಸಿ ಇಟ್ಟಿದ್ದಾರೆ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಸೇರಿಸಿ ಒಟ್ಟು ಹತ್ತೊಂಭತ್ತು ಲೋಟಗಳು ನನಗೆ ಕಾಣಿಸ್ತಾ ಇದೆ ಅದರ ಹಿಂದುಗಡೆ ಲೋಟಗಳು ಇದ್ದಾವೆ.

ದೊಡ್ಡ ಗಾತ್ರದ ಆಮೆ ಇದು ಅಹ್ ಕಾಡಿನ ಆಮೆ ಅಂತಾರೆ ಇದು ಸಾಮಾನ್ಯವಾಗಿ ನೀರಿನ ಹೊರಗಡೆನೇ ಅಹ್ ಜೀವನ ಮಾಡುತ್ತೆ ಸಾಮಾನ್ಯವಾಗಿ ನೀರಿನ ಹೊರಗಡೆ ಇರುತ್ತೆ ಇದು ಕಾಡು ಆಮೆ ಅಂತಾ ಹೇಳ್ತಾರೆ ಇದನ್ನ.

ಹಾ ಕಾಲೇಜ ಮುಂದೆ ಕಾಲೇಜ್ ಫುಕ್ಷನ್ ಎನೊ ಇರಬೆಕು ಇದು ಇತರದು ಒಂದು ಸಮಾರಂಭಗಳು ಇತೀಚಿಗೆ ಎಲ್ಲ ಕಡೇ ನಡೆತ ಇದೆ ಅಂತಃ ಮಾತಾಡ್ ಇದ್ದಂಗೆ ಇಪ್ಪತ್ತು ಸೆಕೆಂಡ್ --